ನಾವು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಎಲ್ಲಾರ್ದು ಅಕೌಂಟ್ ಇದೆ. ಮನೆ ಕಟ್ಟೋದಿಕ್ಕೇ ಲೋನ್ ತೆಗಿತಾ ಇರ್ತಿವಿ. ಇಂಟರೆಸ್ಟ್ ಎಲ್ಲಾ ಕಡಿಮೆ ಮಾಡ್ತಾ ಇದರೆ ಎಲ್ಲದಕ್ಕೂ ಅನುಕೂಲ ಇದೆ.

ಈಗ ಜಿಮ್ಮಿ ಗಳು ಜಿಮ್ ಗಳಲ್ಲಿ ಅ ಸ್ಟಾರ್ಟ್ಟಿಂಗ್ ಲ್ಲಿ ಎಲ್ಲಾ ನಡೆದಾಡೋಕ್ಕೆ ಹೋಗಿ ಎಲ್ಲಾ ಜಿಮ್ ಗಳಲ್ಲಿ ಮಾಡ್ತಾ ಇದ್ರು.

ತುಂಬಾ ಚೆನ್ನಾಗಿದೆ ಅಲ್ಲಿ. ಪ್ರತಿಯೋಬ್ರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ. ನಾವೂ ಯಾವಾಗಲೂ ಹೋಗ್ತಾ ಇರ್ತಿವಿ ಬರ್ತಾ ಇರ್ತಿವಿ. ಆದ್ರೆ ಅಲ್ಲೆಲ್ಲಾ ನೋಡಿ ತುಂಬಾ ಖುಷಿ ಆಗ್ತಾ ಇದೆ.